ಇಲ್ಲಿ ಬಹಳಷ್ಟು ಜನರು ಹಿಂದೂ ಜನರು ತಮ್ಮ ಆರಾಧ್ಯ ದೇವರನ್ನು ನೆನೆಸಿಕೊಂಡು ಇಲ್ಲಿ ಮಂದಿರಕ್ಕೆ ಬರುತ್ತಾರೆ.

ಬೆಂಚ್ ಗಳು ಮತ್ತು ಚೇರ್ ಗಳು ಕಾಣಿಸುತಿದ್ದು --

ಅ ಆಜ್ ಪಕ್ಕಾ ಅಕ್ಕ ಪಕ್ಕದಲ್ಲೂ ಕೂಡ ದೊಡ್ಡ ದೊಡ್ಡ ಮರಗಳಿವೆ ಮತ್ತು ಕೆಲಸ --

ಇದು ಒಂದು ಕ್ಯಾಂಡಲ್ ಇಕ್ಕುವ ಬ ಒಂದು ಟೇಬಲ್ ಆಗಿದ್ದು ಇದರ ಮೇಲೆ ವಿವಿಧ ರೀತಿಯ--

ಚೇರ್ ಗಳು ಹಾಗು ಟಿ_ವಿ ಮತ್ತು ಒಂದು ಅಲೆಮಾರಿ ಕಾಣಿಸುತ್ತಿದೆ ಅದರಲ್ಲಿ ಗಂಗಾಳವು ತಾಟು ತೆಮಿಗೆಗಳು ಕಾಣಿ --